ಚೆನ್ನಾಗಿದೆ ಬಸ್ಸ ನೋಡೋಕೆ ಮೋಸ್ಟ್ಲಿ ಕ್ಲೀನ್ ಮಾಡಿ ನಿಲ್ಸಿದ್ದರೆ ಅನ್ಸುತ್ತೆ ಮಳೆ ಎಲ್ಲ ಬಿದೈತೆ ಅನ್ಸುತ್ತೆ ತುಂಬ ಕೆಸರೆಲ್ಲ ನೀರೆಲ್ಲ ಆಗಿದೆ ಯಾರೋ ಒಬ್ರ್ ಹೋಗ್ತಾ ಇದ್ದಾರೆ ಬ್ಯಾಗ್ ಹಿಡ್ಕೊಂಡು--

ಆಹ್ಹ್ ನೋಡಿ ಕೇಕ್ ಚೆನ್ನಾಗಿದೆ ಅಲ ಎಷ್ಟೊಂದ್ ಹಾರ್ಟ್ ಇದೆ ನಿಮಗೊಂದ್ ಹಾರ್ಟ್ ಬೇಕಂದ್ರೆ ನೀವೊಂದು ಹಾರ್ಟ್ ತಕೊಳ್ಳಿ.

ಇದ್ ನೋಡಿ ದೇಸಿ ಅಂಗಡಿ ಇದು ಮೀನಾಕ್ಷಿ ಭವನ ಅಲ್ಲಿ ಶಿವಮೊಗ್ಗದಲ್ಲೆ ಇರೋದು ಇದು ಮೀನಾಕ್ಷಿ ಭವನ ಊಟ ಚೆನ್ನಾಗಿರುತ್ತೆ ಮತ್ತೆ ದೋಸೆ ಮಾತ್ರ ಚೆನ್ನಾಗಿರುತ್ತೆ ನೀವು ದೋಸೆ ಟೇಸ್ಟ್ ಮಾಡಿ ಮತ್ತೆ ಅಣ್ಣ ಸಾರು ಚನ್ನಾಗಿ--